ಬೆಟ್ಟ ಗುಡ್ಡದಲ್ಲಿ ಅರಿತಿರುವ ನೀರಿನ ಜಾಗವಿದು. ನೀರು ಅಂದ್ರೆ ಕಲರ್ ಇರುತ್ತೆ. ಮಳೆ ಎಲ್ಲ ಚೆನ್ನಾಗ್ ಆದ್ರೆ ನೋಡಕ್ಕೂ ಅರಿಯಲು ತುಂಬ ರೀತಿ ಇರುತ್ತೆ. ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ.

ರಿಪೇರ್ ಸರಿ ಮಾಡ್ತಾರ್ ಅನ್ಸುತ್ತೆ. ಅದೇ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ. ಆಟೋ ಗ್ಯಾರೇಜು ನೋಡಕೆ ಟೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ.

ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇದೆ. ನೋಡಲು ಅದೇ ರೀತಿ ತುಂಬಾ ಚೆನ್ನಾಗಿ ಇರುತ್ತೆ ಬಟ್ ತುಂಬಾ ಚೆನ್ನಾಗಿ ಕಮ್ ಮಾಡಿದ್ --

ಸಕ್ಕರೆ ಬಯಲು ಸಕ್ಕರೆ ಬೈಲ್ ಬಗ್ಗೆ ಎರಡು ಮಾತಾಡಂಗಿಲ್ಲ ಬಿಡ್ರಿ ಸಕ್ಕರೆಬೈಲಿನಲ್ಲಿ ಆನೆಗಳು ತುಂಬಾ ಚೆನ್ನಾಗಿರುತ್ತೆ ಇದೇ ತರ ಎಲ್ಲ ತುಂಬಾ ಚೆನ್ನಾಗಿರತ್ತೆ ಸಕ್ಕರೆ ಬೈಲಿನಲ್ಲಿ--

ಇದೊಂದು ಚೇಂಬರ್ ಚೇರ್ ಗಳು ತುಂಬಾ ಇಟ್ಟಿದ್ದಾರೆ ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ಆಫಿಸ್ ಅಂದ್ರೆ ಇದೆ ಥರಾ ಇರಬೇಕು.